ನನ್ಗೆ ಹುಷಾರಿರ್ಲಿಲ್ಲ ಅದಕ್ಕೆ ಬಂದಿಲ್ಲ.

ಹ ಹೌದಾ, ಮತ್ತೆ ಮನೆಯಲ್ಲೆಲ್ಲ ಹೇಗಿದ್ದಾರೆ?

ಅಹ್ ನನ್ಮನೇಲಿ ಕೂಡ ಚೆನ್ನಾಗಿದ್ದಾರೆ.

Trip ಗೆ ಹೋಗ್ಲಿಕ್ಕೆ ನನ್ಗೆ ತುಂಬ ಖುಷಿ ಆಗ್ತಿದೆ ನೀನು ಕೂಡ ಬಂದ್ರೆ ಇನ್ನು ಚಂದಾಗಿರ್ತದೆ. ಅಹ್ ಹೌದು ನನ್ನ ಮನೇಲಿ ಬಿಡ್ತಾರೇಂತ ಒಂದು ಮಾತು ಕೇಳ್ಬೇಕಲ್ಲ ಅಂದ್ರೆ ನನ್ಗೆ ಕೂಡ ಆಸೆ ಇದೆ ಮಡಿಕೇರಿಗೆ ನಾನು ಹೋಗಿರ್ಲಿಲ್ಲ ಅಲ್ಲಿ ಸ್ವಲ್ಪ place ಎಲ್ಲ ನೋಡೋಣ ಅಂತ. ಹ ಆಯ್ತು ನಿಮ್ಮನೇಲಿ ಕೇಳಿ ಹೇಳು ನನ್ಗೆ. ಹ ಆಯ್ತು ನಾನು ಕೇಳಿ ಹೇಳ್ತೇನೆ ಬಿಟ್ರೆ ಬರ್ತೇನೆ.

ಆಯ್ತು ಆಯ್ತ್ ಹಾಗಾದ್ರೆ ಇಡ್ಲಾ?

ಹ್ಮ್ ಚೆನ್ನಾಗಿದೀನಿ ನೀನ್ ಚೆನ್ನಾಗಿದೀಯಾ ಕಾವ್ಯ?

ಮತ್ತೆ ನಿಮ್ಗೆ scholarship ಬಂತಾ? ಹ್ಮ್ ನಮ್ಗೆ scholarship ಇನ್ನ ಬಂದಿಲ್ಲ ಹಾಕಿನಿ ನಿಮ್ದು ಬಂತಾ? ಇನ್ನ ಇಲ್ಲ ಬಂದಿಲ್ಲ ನಾನ್ ಹಾಕಿಲ್ಲ ಹಾಕ್ಬೇಕು.

ಮತ್ತೆ ನಿಂದೂ ದುಡ್ಡು ಕಾ~ ಹೆಂಗ್ ಕೊಡ್ತಾರೆ bank ಗ್ ಹಾಕ್ತಾರಾ ಇಲ್ಲ ಕೈಗ್ ಕೊಡ್ತಾರ. Bank ದವರೇ ಕೊಡ್ತಾರೆ. ಹೌದಾ bank ಯಿಂದ ತುಂಬಾ ಉಪಯೋಗಗಳಿದೆ ಅಲ್ಲಾ.

ನಮ್ಮನೇಲೆಲ್ಲ ಉಳಿತಾಯ ಮಾಡ್ತಾರೆ ಅವರು ಅದಿಕ್ ಮತ್ತ್ ಬಡ್ಡಿ ಸೇರ್ಸಿ ಕೊಡ್ತಾರೆ ಅವ್ರು. ಹಾ bank ಅಂದ್ರೆ ಇವಾಗ ಮನೆದಲ್ಲಿ ಕಳ್ಳತನ ಆಗತೈತೆ ಅಂತೇಳಿ ಅದಿಕ್ಕೆ bank ದಲ್ಲಿ ದುಡ್ಡು ಐದ್ನೂರ್ ರೂಪಾಯಿ ಸಾವ್ರ್ ರೂಪಾಯಿ ಎಷ್ಟು ಬೇಕು ಅಷ್ಟು ಇದೆ ಅದರ ಮ್ಯಾಲ ಬಡ್ಡಿ ಬರ್ತದೆ. ನಮಗೆ ಏನಾದ್ರೂ ಉಪಯೋಗ ಆಗತೈತೆ ಅಂತೇಳಿ ಅದಿಕ್ಕೆ bank ಅಂತ ಹೇಳ್ತಾರೆ. ಹೌದು ಹ್ಮ್ . Bank ಒಂದು ಇದಿದ್ದಂಗೆ ಹಣ ಉಳಿತಾಯ ಮಾಡೋದಕ್ಕೆ ಹಣ ಉಳಿತಾಯ ಮಾಡಕೋತಿವಿ ಮತ್ತೆ ನಮ್ಗೆ ಯಾವಾಗ್ ಬೇಕಾದ್ರೆ ಅವಾಗ ದುಡ್ಡು ತಕ್ಕೊಬೋದು.

ದಲ್ಲಿ ದಲ್ಲಿ ಅದ್ಯಾರದು PhonePe ಇವಾಗ ಬಂದತೆ ಆ ಕಾಲದಲ್ಲಿ ಆವಾಗ ಚೀಟಿ ಕಟ್ಟಿದ್ರು ಒಂದು ರೂಪಾಯಿಯಿಂದ ಎರಡು ರೂಪಾಯ ಅಂತ ಅಂಗೆ ನೂರುಪಾಯಿ ಅಂಗೆ ಕಟ್ತಾ ಇದ್ರು ಅವಾಗ ಆ ಕಾಲದಲ್ಲಿ ಅವಾಗ bank ಇದ್ದಿಲ್ಲ ಇವಾಗ ಇದು ಇವಾಗ ಹೊಸದು rules ಬಂದಾಗಿನಿಂದ generation ಗೆ. ಅಂತ bank ತೆಗ್ದಾರ . ಹ್ಮ್ ಎಲ್ಲ ಬೆಳವಣಿಗೆ ಆಗತೆತನ ಹ್ಮ್ . ಮತ್ತ ಇವಾಗ bank ಅಂದ್ರೆ ಇವಾಗ ನಮ್ಗೆ ಏನಾನ ಇರ್ಲಿ ಬಂಗಾರನೆ ಇರ್ಲಿ ಆದ್ರ ಬಂಗಾರ ಇಟ್ಟು ತಗಬೋದು. ಅದು ಹೊರೆಗ ಹೊರಗಿನ ಕೊಟ್ರೆ ಏನಾನ್ ಬಂಗಾರ ಕೊಟ್ರೆ ರಷಿದ್ಯಾಗ ಬರ್ದು ಕೊಡ್ತಾರಾ ಅಮೇಲ್ ನೀವ್ ಯಾರು ಯಾರಿಲ್ಲ.

ನಿಮ್ದು ಹೆಸರು ಎಷ್ಟೋ ಜನ ಐತೆ ಅಂತೇಳಿ ಮೋಸ ಮಾಡ್ತಾರೆ ಆದ್ರೆ bank ಅಲಿ ಹಂಗಿಲ್ಲ.

ಅದ್ರ ತಕ್ಕಂತೆ bond ಅವೆಲ್ಲ ಬರ್ದು ಕೊಡ್ತಾರ. ಅದೇ ಅದೇ bank ಅಲ್ಲಿ ಆದ್ರೆ ಅವೆಲ್ಲ ಕೊಡ್ತಾರೆ.

ಮತ್ತೆ safe ಆಗಿ ಕೂಡ ಇರತೈತೆ. ಹ್ಮ್ ಮತ್ತೆ safe ಆಗಿ ಇದು ಮತ್ತೆ ಉಳಿತಾಯ ಕೂಡ correct ಕೂಡತಾರ ಮತ್ತೆ ಬಡ್ಡಿ ಕೂಡ ತಿಂಗ್ತಿಂಗಳು ಕೊಡ್ತಾರ. ನಮ್ಗೆ ಸ್ವಲ್ಪ ಹಣ ಬಾಳ bank ಗೆ ಬಾಳ ಉಪಯೋಗ ಆಗತೈತೆ ಯಾವಾಗನ ಯಾರನ ಹಿಂಗ್ ಸಾಯಿದ್ರೆ ಜೇಲ್ದಿ ತಕ್ಕಬೋದು.

ಅವಾಗ ಆಮೇಲೆ ಯಾರಿಗ್ ಕೇಳಿದ್ರೆ ಇಲ್ಲ ಇಲ್ಲ ನೀವು ಕೂಡಲ್ಲ ಅಂತ ಹೇಳ್ತಾರೆ ಅದಕ್ಕೆ.

ನಾವ್ ಕಷ್ಟ ಪಟ್ಟು bank ಅಲ್ಲಿ ಇಕ್ಕಿದ್ರೆ ನಾಳೆ ಮುಂದೆ ನಮ್ಗೆ ಏನಾದರೂ ಎನಾನಾಗಲಿ ಹೋಗಿ ತಕಬರ್ಬೋದು. ಹ್ಮ್ ಮತ್ತೆ ಅದುಕ್ಕು ಕೂಡ ಮತ್ತೆ ಇವಾಗ ಓದೋದು ಕೂಡ loan loan ಕೊಡ್ತಾರ. ಹ್ಮ್ ಓದೊದುಕ್ಕು loan ಕೊಡ್ತಾರ . ಹ್ಮ್ ಮತ್ತೆ ಬೇಕಂದ್ರೆ ಇದು ವ್ಯಾಪಾರ ಮಾಡಾಕ್ ಕೂಡಾ loan ಕೊಡತಾರ ಹ್ಮ್ ತುಂಬಾ ಸಹಾಯ ಮಾಡ್ತಾರೆ bank ಅವ್ರು. ಮತ್ತೆ ಮನೆ ಕಟ್ಟಿಸ್ಯಾಕ ಕೂಡಾ ಕೊಡ್ತಾ ಇದಾರ. ಹ್ಮ್ . ಎಲ್ಲ ಬೇಷ್ ಐತೆ bank ಇಂದಾ. ಹ್ಮ್ ಎಲ್ಲದಕ್ಕೂ ಸಹಾಯ .

ಒಬ್ಬಬ್ಬರು ಇವಾ~ ಇವಾಗ ಇದು loan ಬಂದೈತೆ ಇವಾಗ ಅದೇ ಮಂಜುನಾಥ loan ಉ ಬಂದತಲ್ಲ ಅವ್ರ ಕೂಡ ಅಷ್ಟೆ ಇವಾಗ monthly ಒಬ್ಬಬ್ಬರಿಗೆ ಕೆಲಸ ಮಾಡ್ತಾರೆ ಒಬ್ಬಬ್ಬರಿಗೆ ಐದನೇ ತಾರೀಖ್ ಕೊಡ್ತಾರ ಹತ್ತನೇ ತಾರೀಖ್ ಕೊಡ್ತಾರ ಹೆಂಗ ಅನುಕೂಲ ಆದಂಗ ಕೊಡ್ತಾರ.

ಹೌದು ಅಹ್ ಪಾಪ ಅವ್ರ್ ಮನೆ ಬಾಡಗೆ ಕಟ್ಕೋಬೇಕು current bill ಕಟ್ಕೋಬೇಕು ಎಲ್ಲರ್ದು ಭಾಳ ಕಷ್ಟ ಇರತೈತೆ.

ಅವಾಗ ನಾವು जल्दी ಹೋಗಿ bank ಅಲ್ಲಿ ತಕ್ಕ ಬರ್ಬೋದು. ಹ್ಮ್ ಹೌದು ಹ್ಮ್ bank ಆದ್ರೆ ಅದಿಕ್ಕಿನ್ನ ಸ್ವಲ್ಪ ಬಡ್ಡಿ ಬೇಕಿದ್ರೆ ಹಾಕಿ ಕೊಡುತ್ವೆ . ಹ್ಮ್ ಇವಾಗ ನಾವು ಇವಾಗ ಸರ್ಕಾರ ಆದರೆ ನಮ್ಗೆ scholarship ಅಂತ ಆದ್ರೆ ಇವಾಗ ಇವಾಗ ಮತ್ತೆ ಹೊಸ ಹೊಸ rules ಬರ್ತಿದಾವ.

ಬೆಳವಣಿಗೆ ಆಗ್ತಾಯಿತಾ ಹಂಗಂಗ ಹೊಸ rules ಬರ್ತಾವ.

ಹಾ ಆರಾಮ, ನೀವು ಹೇಗಿದ್ದೀರ? ಹಾ ನಾವು ಆರಾಮ ಇದ್ದೇವೆ, ತುಂಬಾ ದಿನ ಆಯ್ತು, call ಎಲ್ಲ ಮಾಡ್ಲೆ ಇಲ್ಲ. ಹೌದು ಹೌದು, ಸ್ವಲ್ಪ busy ಇದ್ದೆ ಹಾಗೆ.

ಹ್ಮ್, ನಾನುಸ ಕೆಲ್ಸಕ್ಕೆ ಬರುದು ಅದೇ busy ಯಲ್ಲೇ ಇದ್ದೆ.

ಹಾಗೆ, okay okay ಮತ್ತೆ, ನೀವೆಲ್ಲಿ ಮಗ~ ಮಗನನ್ನು ಶಾಲೆಗೆ ಸೇರ್ಸಿದ್ದು? ನಂದು ಮಗನದ್ದು ಶಾಲೆ ಇಲ್ಲಿ ಬ್ರಹ್ಮಾವರದಲ್ಲಿ, ಒಂದು school ಉಂಟು, ಒಳ್ಳೆದುಂಟು.

ಸೇರ್ಸಿದೆನೆ, ಹಾ central syllabus .

ಅಲ್ಲಿ ಸೇರ್ಸಿದ್ದೇನೆ.

ಹಾ ಅಂದ್ರೆ ಈಗ UKG ಆಗ್ತಾ ಬಂತು.

ಹತ್ರ ಉಂಟು, ಇನ್ನೂ first standard ಗೆ ಇಲ್ಲೆ ಮಂಗ್ಳೂರಲ್ಲೇ ಒಂದು ಶಾಲೆಯಲ್ಲಿ, english medium school ಗ್ ಹಾಕುದು ಅಂತ ಇದ್ದೇವೆ. ಹೌದ? ಹೇಗುಂಟು, ಒಳ್ಳೆದುಂಟಾ school ? ಹಾ ಒಳ್ಳೆದುಂಟು, ಒಳ್ಳೆದುಂಟು ತುಂಬಾ ಒಳ್ಳೆದುಂಟು.

ಮತ್ತೆ, ಹ್ಮ್, ಹೇಗ್ತದೆ ಮಗನಿಗೆ ಶಾಲೆ ಎಲ್ಲ?

ಅವ್ನಿಗೆ ಕಷ್ಟ ಆಗ್ತದೀಗ, ಆ ಅದು Covid ಎಲ್ಲ ಬಂದು.

ಓದ್ಲಿಕೆಲ್ಲ ಕಷ್ಟ ಆಯ್ತು, ಅವಾಗೆಲ್ಲ ಕೇಳ್ತ ಇರ್ಲಿಲ್ಲ, ನಾವು ಮನೆಯಲ್ಲಿ ಹೇಳಿ ಕೊಟ್ರೆ, online class ಅಂತ ಹೇಳಿ.

ಹೇಳಿಕೊಟ್ಟಿದ್ದು ಎಂತಸಾ ಅರ್ಥ ಆಗ್ಲಿಲ್ಲ ಅವನಿಗೆ.

ಒಂದೇ ಸಲ first standard , UKG ಅರ್ಧದಿಂದ start ಆಯ್ತು.

First standard ಗೆ ಹೋಗುವಾಗ ಅವನಿಗೆ ಕಷ್ಟ ಆಯ್ತು, ಒಂದೆ ಸಲ ಎಲ್ಲ heavy ಆಯ್ತು, ಆ syllabus ಸ heavy ಉಂಟು ಅವ್ನಿಗೆ, ಹಾಗೆ ಕಷ್ಟ ಆಯ್ತು ಹಾಕಿದ್ದೇನೆ. ಹ್ಮ್ ಹ್ಮ್ ಹ್ಮ್, tuition ಗೆಲ್ಲ ಹಾಕಿದ್ದೀರಾ? ಹಾ, ಹೌದು tuition ನಿಗ್ ಹಾಕಿದ್ದೆನೆ, ಹೋಗ್ತನೆ, ಬೇ~ ಐದ್ ಗಂಟೆ ಆಗ್ತದೆ school ಲಿಂದ ಬರುದು.

ಮೂರು ಮುಕ್ಕಾಲಕ್ಕೆ school ಬಿಡ್ತರೆ, ಮತ್ತೆ ಅಲ್ಲಿಂದ ಬರುದ್ರೊಳಗ್ ಐದು ಗಂಟೆ ಆಗ್ತದೆ, ಆದ್ಮೇಲೆ ಐ~ ಮನೆಗ್ ಬಂದು ಸ್ವಲ್ಪ ಹೊತ್ತು ತಿಂಡಿ ತಿಂದು, ಆಟ ಆಡ್ಕೊಂಡು ಮತ್ತೆ tuition ನಿಗ್ ಹೋಗ್ತನೆ. ಹ್ಮ್ ಹ್ಮ್ ಹ್ಮ್, ನೀವು ತಲ್ಪುವಾಗ ಅಲ್ಲಿ ಅವ್ನು ಎಲ್ಲ ಮುಗ್ಸಿ ಬಂದಿರ್ತಾನಲ್ಲ? ಹ್ಮ್ ಬಂದಿರ್ತನೆ, ಎಂಟ್ ಗಂಟೆಗೆ, ನಾನ್ ಹೋಗುವಾಗ್ಲೇ ಎಂಟ್ ಗಂಟೆ ಆಗ್ತದೆ, ಅವ್ನು tuition ಮುಗ್ಸಿ ಬರುದು ಮತ್ತೆ ಎಂಟ್ ಗಂಟೆ ಆಗ್ತದೆ. ಹ್ಮ್ ಹ್ಮ್ ಹ್ಮ್ ಹ್ಮ್ ಹಾಗೆ.

ಅದೆ ಈವಾಗ tuitions ಇಲ್ಲದಿದ್ರೆ ಅವರ್ ಕೇಳುದೂ ಇಲ್ಲ, ನಾವು ಹೇಳಿದ್ದು ಅವರಿಗೂ ಅಂದ್ರೆ, ಸಾಕಗುದಿಲ್ಲ ಅದು.

ನಾವು ಓದಿದಗೆ ಅಲ್ಲ ಅಲ್ಲ ಈಗ school ಎಲ್ಲ. ಹೌದು activities ಎಲ್ಲ ತುಂಬಾ ಇರತ್ತೆ, ಇರ್ತದಂತ ಅಲ್ಲ? ಹಾ activities ಎಲ್ಲ ತುಂಬಾ ಇರ್ತದೆ ಅವ್ರಿಗೆ, daily ಮತ್ತೇ exam, daily exam ಮಾಡ್ತ ಇರ್ತಾರೆ, ನಮ್ಗೆ ಇಲ್ಲೀ ಬೇರೆ classes ಗೆ ಎಲ್ಲ ಸೇರ್ಸಿದ್ದಿರಾ, ಅವರನ್ನು, ಅವನನ್ನು? ಹ್ಮ್, ಇಲ್ಲ ಬೇರೇನು ಇಲ್ಲ ಸದ್ಯಕ್ಕೆ, ಅವನು ಓದುದ್ರಲ್ಲೇ ಸ್ವಲ್ಪ ಇದ್ ಇದ್ದಾನೆ, ಅದಿಕ್ಕೆ ನಾನು ಯಾವುದಕ್ಕೂ ಇದ್ ಮಾಡ್ಲಿಲ್ಲ, ಇಲ್ಲಾಂದ್ರೆ ಅವ್ನು ಮತ್ತು ಓದುದ್ರಲ್ಲಿ ಹಿಂದೆ ಬೀಳ್ತಾನೆ ಹೇಳಿ. ಹ್ಮ್ ಹ್ಮ್, ಅದುಸ ಹೌದು, ಅಂದ್ರೆ ಶುರು ಈಗೊಂದು, first ಒಂದೆರಡ್ನೇ class ವರೆಗೆ ಆದ್ಮೇಲೆ ಮತ್ತೆ ಹಾಕ್ಬಹುದಲ್ಲ. ಹೌದು, ಮತ್ತೆ ಅವ್ರ interest ನೋಡ್ಕೊಂಡು ಹಾಕ್ಬಹುದು, ಇಲ್ಲಾಂದ್ರೆ ಇದ್ಕೇ ಕೇಳುದಿಲ್ಲ, ಇನ್ನು ಮತ್ತೆ ಬೇರೆ class ಗೆಲ್ಲಾ ಸೆರ್ಸ್ಕೊಂಡು ಆಗುದಿಲ್ಲ, ಸ್ school ಅಲ್ಲೆ ಉಂಟು, class ಎಲ್ಲಾ , Karate, .

ಇಲ್ಲ ಇಲ್ಲ, ನಿಮ್ದು ಮಗನ school ಹೇಗುಂಟು, ಒಳ್ಳೆದುಂಟಾ ಅಲ್ಲಿ? ಹಾ ಒಳ್ಳೆದುಂಟು, ಈಗ Nursery ಅಲ್ಲ ತೊಂದ್ರೆ ಇಲ್ಲ ನಡಿತದೆ, ಸ ಸಾಯಂಕಾಲ ಮೂರು ಗಂಟೆಗೆ ಬರ್ತಾನೆ ವಾಪಸ್ಸ್.

ನನ್ನದು work from home ಆದ ಕಾರಣ, ನನ್ಗೆ ಅಷ್ಟು ಕಷ್ಟ ಆಗುದಿಲ್ಲ. ಅವನಿಗೆ, ಹ್ಮ್. ಆದ ಕಾರಣ ತೊಂದ್ರೆ ಇಲ್ಲ ಈಗ ಇನ್ನು ನೋಡ್ಬೇಕು ಒಂದ್ನೇ class ಗೆ ಹೇಗೆಂತ, ಆಗ ಶುರುಆಗ್ತದೆ ಎಲ್ಲಾ

ಹ್ಮ್, ಈಗ ಈಗ ಸ್ವಲ್ಪ ಆರಾಮದಲ್ಲಿ ಹೋಗ್ತಾ ಉಂಟು. ಹೌದು, school fees ಎಲ್ಲಾ ಹೇಗೆ?

ಏನು? fees . ಆ fees ಇಲ್ಲಿ ಈಗ ಸದ್ಯಕ್ಕೆ ಆ ಮೂವತ್ತ್ ಸಾವ್ರಾಂತ ಉಂಟು, Nursery ಗೆನೆ. ಹ ಅವನದ್ದುಸ ಅಷ್ಟೇ ಅರ್ವತ್ತ್ ಸಾವ್ರದವರೆಗೆ ಆಗ್ತದೆ. ಓ, double ಅಲ್ಲ. ಹೌದು ಹಾ ಒಂದ್ ವರ್ಷಕ್ಕೆ ಅರ್ವತ್ತ್ ಸಾವಿರ ಹೇಳಿದ್ರೆ ಈಗ, ನಾವೆಲ್ಲಾ ಹೋಗ್ವಾಗ ಎಷ್ಟಿತ್ತು. ಎಷ್ಟು ಕಮ್ಮಿಯಲ್ಲಿ ಮಾಡಿ, ನಾವು ಅರ್ವತ್ತು ಸಾವ್ರದಲ್ಲಿ, ಇಡೀ ಶಾಲೆಯೇ ಮುಗಿಸಿದ್ದೇವೆ ಹೌದು, degree ವರೆಗೆ ಆಗಿದೆ, ಈಗ first standard ಓದುವಾಗ ಅವರಿಗಷ್ಟು ಕೊಡ್ಬೇಕಾಗ್ತದೆ ನಾವು

ಮತ್ತೆ ನಾವ್ ಅದನ್ನ್ ಬಿಟ್ಟು ಸಣ್ಣ ಶಾಲೆಗೆ ಹಾಕುವ ಹೇಳಿದ್ರೆ ಅದೂ ಆಗುದಿಲ್ಲ, ಇಲ್ಲದ್ರೆ ಅವರೇ ಹಿಂದ್ ಬೀಳ್ತಾರೆ ಅದುಸಾ.

ಎಲ್ಲಸ ಇದಾಗಿ business ಆಗಿ ಹೋಗಿದೆ ಅಲ್ಲಾ?

ಹ್ಮ್ ಹೌದು, ಏನ್ ಮಾಡ್ಲಿಕ್ಕಿಲ್ಲ, ಅದ್ರ ಜೊತೆ ನಾವು ಹೋಗ್ತಾ ಇರ್ಬೇಕು ಹಾಗೆ ಅದು.

Free ಇದ್ದಾಗ ಮತ್ತೆ call ಮಾಡ್ತೇನೆ ಆಯ್ತಾ.

ಹಾ ಶುಭ ಹೇಳಿ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ. ಏನು ನಿಂದು call ಇಲ್ಲ ಏನಿಲ್ಲ ಎಲ್ಲಿ ಹೋಗಿದ್ಯಾ? ನಾನು ಎಂತದು ಇಲ್ಲ ನಾನು ಊರಿಗೆ ಬಂದಿದ್ದೇನಲ್ಲ. ಹೌದಾ ?